ನೀನೊಂದು ಗೆಳೆಯ ಇದ್ದಿದ್ದಕ್ಕೆ ನಂಗೆ ತುಂಬಾ ಇದಾಯ್ತು ಇವಾಗ. ಏನ್ ತೊಂದ್ರೆ ಇಲ್ಲಮ್ಮ ಏನ್ ತೊಂದ್ರೆಯಿಲ್ಲ. ಆಯ್ತಾ ಹಾ ಏನಾದ್ರು call ಮಾಡು ನಂಗೆ.

Hello ಹೌದು.

ಹಾ ನಾನ್ ಚೆನ್ನಾಗಿದ್ದೇನೆ. ನೀವ್ ಹೇಗಿದ್ದೀರಿ?

ನಾನು ಚೆನ್ನಾಗಿದ್ದೀನಿ. ಮತ್ತೆ ಮನೆಯಲೆಲ್ಲ ಹೇಗಿದ್ದಾರೆ?

ಎಲ್ರು ಅರಾಮ್ ನಿಮ್ ಮನೆಯವರೆಲ್ಲ ಹೇಗಿದ್ದಾರೆ?

ನಾನೆಂತು ಈ mobile mobile ಅಲ್ಲಿಸಾ use ಮಾಡ್ತಾ ಇದ್ದೀವಿ.

ಹೌದಾ. ನಾನ್ ಕೂಡ ಹಾಗೆ ಬೆಳ್ಳಿಗೆಯಿಂದ ಹಿಡ್ದು mobile ಹಿಡ್ಕೊಂಡವ್ಳು ಎಂತ ಕೆಲ್ಸ ಕೂಡ ನನ್ನದು ಮನೆಯಲ್ಲಿ ಆಗ್ಲಿಲ್ಲ mobile ಅಲ್ಲೇ ಒತ್ತುದು ಮಾತಾಡುದು ಇದೇ ಮಾಡ್ತಾ ಇದ್ದೇನೆ.

ಅದೇ ಏನೋ ಅದು ರೂಢಿಯಾಗಿ ಬಿಟ್ಟಿದೆ ಕೆಲ್ಸ ಮಾಡುದೇ .

ಮೊದಲೆಲ್ಲ ಬೆಳ್ಳಿಗ್ಗೆ ಎದ್ದು ದೇವರಿಗೆ ಸ್ನಾನ ಮಾಡುವುದು ದೇವರಿಗೆ ದೀಪ ಇಡುದು ಅಂತ ಕಾರ್ಯಗಳೆಲ್ಲ ಆಗ್ತಾ ಇದ್ರೆ ಮನೆ ಕೆಲಸ ಮಾಡುವುದು ಈಗ ನಮ್ಮ ಬೆಳ್ಳಿಗ್ಗೆ ಎದ್ದ ಕೂಡ್ಲೇ ಎಲ್ಲ mobile .

ಕೂಡ Mobile ಇಂದಾನೆ ಮಲಗುದು ಕೂಡ mobile ಇಂದಾನೆ ಆಗಿದೆ ಅಂತ ನನ್ನ ಪರಿಸ್ಥಿತಿ .

ಅದೇ ಅದೇ ಅದೇ ಏನಿಲ್ಲಾಂದ್ರೂ mobile ಒಂದು ಇರ್ಲೇಬೇಕು ಹತ್ರ. ಹೌದು ಹೌದು ನನ್ನದು ಕೂಡ ಹಾಗೆ ಆಗಿದೆ ಎಂಥದು ಇಲ್ಲದ್ರೂ ಸ ಅಗ್ಬಹುದು. mobile ಇಲ್ಲದ್ರೆ ಬದುಕ್ಲಿಕ್ಕೆ ಸಾಧ್ಯ ಇಲ್ಲವಸ್ತು ಮಟ್ಟಿಗೇ . ಬದುಕ್ತಾರೆ mobile ಇಲ್ಲದ್ರೆ ಆಗುದಿಲ್ಲ ಅಂತ ಅಷ್ಟ್ ಮಟ್ಟಿಗೆ ನಮ್ ಪರಿಸ್ಥಿತಿ ಬಂದಿದೆ. ಅದೇ ಒಂದು ಅಡಿಗೆ ಮಾಡ್ಲಿಲ್ಲಾ ಅಂದ್ರು ಪರವಾಗಿಲ್ಲ mobile ಅಲ್ಲಿ recharge ಇದೆಯಾ ನೋಡ್ಬೇಕು first ಗೆ .

ಆದ್ರೂಸ . ಮಕ್ಳು ಹಂಗೆನೇ ಅವ್ರಿಗೂ mobile ಏನು home work ಆಯ್ತು ಕಲ್ತ್ ಆಯ್ತು immediate ತಕ್ಷಣ mobile ನೆನ್ಪ್ ಬರ್ತ್ ಅವ್ರಿಗೆ. ಹೌದು covid ಬಂದ ನಂತರ ಮಕ್ಳ ಕೈಯ್ಯಲ್ಲಿ ಈಗ mobile ಬಂದು.

Education system ಮೇಲೆ ಹೇಗೆ effect ಆಗಿದೆ ಮತ್ತೆ ಮಕ್ಕಳ ಮಾನಸಿಕ ಸ್ಥಿತಿಗೆ ಕೂಡ.

Mobile ತುಂಬಾ effect ಆಗಿದೆ ಅನಿಸ್ತದೆ ನಂಗೆ.

ನಿಜ ನಿಜ ನಾನ್ okay .

ಹಾಗಿದ್ರೂ ಸ ಎಲ್ಲವನ್ನು mobile ನ್ನು ದೂರುದಿಲ್ಲ.

ತುಂಬಾ ಸಲ mobile ನಮ್ಗೆ ಉಪಕಾರ ಮಾಡಿದ್ದೆ ಅಲ್ವ.

ನಾವ್ ಹೋಗಿ mobile ಅಲ್ಲಿ ನೋಡಿ ಎಂತ ಅಡಿಗೆ ಸ ಮಾಡ್ಬಹದು ಕುತ್ಕೊಂಡು ಮನೆಲ್ಲೇ ಕುತ್ಕೊಂಡು.

ಎಲ್ಲವನ್ನು ತರಿಸ್ಬಹುದು.

ನಮ್ಗೆ ದಾರಿ ಗೊತ್ತಿಲ್ಲ ಅಂತಂದ್ರು ಯಾರತ್ರ ಕೇಳ್ಬೇಕು ಅಂತ ಇಲ್ಲ ಎಲ್ಲ ಕಡೆಗೆ ಸ mobile help ಆಗ್ತದೆ ಅಲ್ವ.

ಅದ್ ಹೌದು ಆದ್ರೂ ಅಷ್ಟೆಲ್ಲ ಇದ್ರೂ ಒಂದ್ ಸರ್ತಿ ಕೆಟ್ಟದು ಅಂದ್ರೆ ಮೊದ್ಲೆಲ್ಲಾ ಇದು ನಮ್ಮ್ landline number ಇರಬೇಕಂದ್ರೆ ನಾವ್ ನೆನ್ಪಿಡ್ತಾ ಇದ್ವಿ ಈಗ ನಮ್ ಮನೆಯವ್ರ್ number ನೆನ್ಪ್ .

ಒಂದು ರೀತಿಯಲ್ಲಿ ಉಪಕಾರ ಮಾಡಿದೇ ಅಂದ್ರೆ ಇನ್ನೊಂದು ರೀತಿಯಲ್ಲಿ ಅಪಕಾರ ಕೂಡ ನಮಿಗೆ ಮಾಡಿದೆ ಎಂತೆಲ್ಲ ಹೇಳ್ತಾರೆ.

ಹ ಹಾಗಂದ್ರೆ ಮಕ್ಳ ಕೈಯ್ಲಲಿಸ mobile ಬಂದು ಅವರು ಅವ್ರ memory power ಕೂಡ ಕಡಿಮೆ ಆಗಿದೆ. ನೆನಪು ಶಕ್ತಿಸ ಇಲ್ಲ.

ಮೊದ್ಲೆಲ್ಲಾ ನಾವ್ ಗಡಿಯಾರ battery ಹಾಕುದಲ್ವಾ ಈಗ ಗಡಿಯಾರನು ಬೇಡ alarm ನು ಬೇಡ ಎಲ್ಲ mobile ಅಲ್ಲೇನೇ ಇರ್ಬೇಕು.

ಈಗ ಕೂಡ ಆಟ ಆಡುದು mobile ಅಲ್ಲೇ ಇರೋದು.

Mobile ಲ್ಲೆ video ಮಾಡುದು ಅದೇ ಮಾಡುದಲ್ವಾ. .

ಏನ್ ಒಳ್ಳೇದ್ ಆಗುತ್ತೆ ಆದ್ರೂ ಸರಿಯಾಗಿ ಕೆಟ್ಟದ್ದು ಕೂಡ ಆಗಿದೆ. ಮತ್ತೆ ಮೊದಲಿನ ಕಾಲದಲ್ಲೆಲ್ಲ ನೋಡಿ ನೀವ್ ಮನೆಯವ್ರುಎಲ್ಲರು ಬಂದು ಒಟ್ಟಿಗೆ ಕೂತು ಒಟ್ಟಿಗೆ ಊಟ ಮಾಡುದು ಒಟ್ಟಿಗೆ ಮಾತಾಡುದಂತೆಲ್ಲ ಇತ್ತು ಈಗ ನೋಡಿ ಅದಿಕ್ಕೆ ಒಂದು ಕಾರಣ mobile ಕೂಡ ಇರ್ತದೆ.

ಇಲ್ಲ ನಮ್ಮ್ ಮನೆಯಲ್ಲಿ ಮಾತ್ರ ಅದಿಕ್ಕೆಲ್ಲಾ ಒಂದ್ ಸ್ವಲ್ಪ ಅಡ್ಡಿ ಇದೆ ನಾವ್ ಊಟ ಮಾಡ್ವಾಗ ಒಟ್ಟಿಗೆ ಇರ್ಬೇಕಾದ್ರೆ ಯಾರ್ ಕೈಯಲ್ಲಿ mobile ಇರ್ಬಾರ್ದು ಅಂತ. ಹೌದು ಅದು ನಿಜವಾಗಿ ಆರೋಗ್ಯಕ್ಕೆ ಕೂಡ ಒಳ್ಳೇದಲ್ಲ ನಾವ್ mobile ಅಂತ.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

ಈಗ mobile ಇಲ್ಲದಿದ್ರೆ ಊಟ ಕೂಡ ಹೋಗುದಿಲ್ಲ ನೀರ್ ಕೂಡ ಸೇರುದಿಲ್ಲ.

ಸಂಬಂಧಗಳು ಬೆಸೆಯೋದು ಅದೊಂದು.

ಹಳಸಿ ಹೋಗ್ತಾ ಉಂಟು ಹೌದು.

Mobile ಒಟ್ಟಿಗೆ ನಾವ್ ಎಲ್ಲ ಸಂಬಂಧ ಮಾಡಿಕೊಂಡು ಬಿಟ್ಟಿದೇವೆ. ಮನುಷ್ಯರ ಒಟ್ಟಿಗೆ ಮಾಡುತ್ತಿಲ್ಲ.

ಅದೂನೂ ಸರಿ ನಾನು ಇನ್ನೊಂದು ಸರ್ತಿ ಮಾಡ್ಲಾ phone .

ಆಹ್ college ಮುಗಿದು ತುಂಬ ಸಮಯ ಆಯ್ತು. ಆಹ್ college ಅದ್ದು ತುಂಬಾ ನೆನಪು ಬರ್ತದೆ ಈಗ college ಇರುವಾಗ. ಯಾವಾಗ ರಜೆ ಸಿಗ್ತದೆ ಅಂತ ಕಾಯ್ತಾ ಇದ್ವಿ ಈಗ ಪುನಃ college ಗೆ ವಾಪಸ್ಸು ಹೋಗುವಾ ಅಂತಾ ಅನಸ್ತದೆ. ತುಂಬಾ ಒಳ್ಳೇ ಆಗ್ತಾ ಇತ್ತು ಆವಾಗ. ಬೆಳಿಗ್ಗೆ ಎದ್ದು college ಗೆ ಹೋಗುದು ಮತ್ತೆ ಸಂಜೆ ಮನೆಗೆ ಬರುದು. ಪಾಠಾ ಆದ ನಂತರಾ ಕುತ್ಕೊಂಡು ಸ್ನೇಹಿತರ ಜೊತೆ ಹರಟೆ ಹೊಡಿತಾ ಇದ್ವಿ ಅವರ ಜೊತೆ ಮಾತಾಡ್ತಾ, ನಗುತ್ತಾ ಸಮಯ ಕಳಿತಾಯಿದ್ವಿ ಮತ್ತೆ ಊಟದ ಸಮಯದಲ್ಲಿ ನಾವು ತಂದ ಊಟವನ್ನು ಹಂಚಿಕೊಂಡು ತಿಂತಾ ಇದ್ವಿ. ಒಂದು ಸಲ ನಮ್ಮಅದ್ಯಾಪಕರು ಎಲ್ಲ ಸೇರಿ ನಮಗೆ ಪ್ರವಾಸ ಆಯೋಜನೆ ಮಾಡಿದ್ರು ನಾನು ಮೊದಲು ಅಪ್ಪ ಅಮ್ಮನೊಟ್ಟಿಗೆ ಪ್ರವಾಸಕ್ಕೆ ಹೋಗಬಹುದಾ ಅಂತಾ ಕೇಳಿದೆ. ಅವರು ಒಪ್ಪಲಿಲ್ಲಾ ನಾನು ಹಠ ಮಾಡಿದಕ್ಕೆ ಒಪ್ಪಿಕೊಂಡ್ರು. ನಾವು ಸಂಜೆ ಹೊತ್ತು ಹೊರಟ್ವಿ ಇಲ್ಲಿಂದಾ. ಆಹ್ ಅಲ್ಲಿ ಬೆಳಿಗ್ಗೆ ಮುಟ್ಟಿದ್ವಿ. ಅಲ್ಲಿ ನಾವು ಮೈಸೂರ್ palace ನೋಡಿದ್ವಿ. St. Philomena church ನೋಡಿದ್ವಿ ಮತ್ತು. ನಮಗೆ ಬೆಂಗಳೂರಿನಲ್ಲಿದ್ದ Wonderla ಮನೋರಂಜನ ಉದ್ಯಾನವನಕ್ಕೆ ಕರೆದುಕೊಂಡು ಅಲ್ಲಿ ಇಡೀ ದಿನ ಆಟ ಆಡಿದ್ವಿ . ಬೆಳಿಗ್ಗೆ ತನ~ ಬೆಳಿಗ್ಗೆಯಿಂದ ಸಂಜೆ ತನಕ ನೀರಲ್ಲಿ ಆಟ ಆಡಿ ತುಂಬ ಸಾಕಾಗಿ ಹೋಯ್ತು ಮತ್ತೆ ನಾವ್ ಬನ್ನೇರಘಟ್ಟ ಮೃಗಾಲಯಕ್ಕೆ ಹೋದ್ವಿ. ಮೂರು ದಿನ ಎಲ್ಲಿ ಕಳೆದ್ ಹೋಯ್ತು ಅಂತಾ ಗೊತ್ತಾಗ್ಲಿಲ್ಲಾ. ಮೂರನೆ ದಿನ ಸಂಜೆ ಅಲ್ಲಿಂದ ಹೊರಟು ಬೆಳಿಗ್ಗೆ ವಾಪಸ್ ಬಂದು ಮುಟ್ಟಿದ್ವಿ. ಆ ಪ್ರವಾಸದಲ್ಲಿ ನನಗೆ ತುಂಬ ಖುಷಿ ಆಯ್ತು ಅಲ್ಲಿ ನಮಗೆ hotel ನಲ್ಲಿ ಉಳ್ಕೊಳ್ಳೊಕೆ ವ್ಯವಸ್ಥೆ ಮಾಡಿದ್ರು ಇಬ್ಬರು ಜನರಿಗೆ ಒಂದು ಕೋಣೆ ಕೊಟ್ಟಿದ್ರು. college ಲ್ಲಿ ಕಳೆದ ಸಮಯಾ ಯಾವಾಗಲು ನೆನಪು ಬರ್ತಾ ಇರ್ತದೆ. ಈಗ ನಮ್ಮ ಎಲ್ಲ ಸ್ನೇಹಿತರು ತಮ್ಮ ತಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಂಡಿದ್ದಾರೆ. ಯಾವಾಗಾದರು ಒಂದು ದಿನ ಸಮಯ ಸಿಕ್ಕಿದ್ರೆ ನಾವೆಲ್ಲ ಸ್ನೇಹಿತರು ಸಿಗುವ ಒಂದು ಜಾಗದಲ್ಲಿ. ಒಂದು ಇಡೀ ದಿನ ಕುತ್ಕೊಂಡು ಮಾತಾಡುವಾ ಮತ್ತೆ ಯಾವಾಗ ಸಿಗುವ ಸೌಭಾಗ್ಯ ಸಿಗ್ತದೆ ಅಂತ ಗೊತ್ತಿಲ್ಲಾ . ನಮ್ಮ college ನಲ್ಲಿ ವಾರ್ಷಿಕೋತ್ಸವ ಇತ್ತು. ನಾನು saari ಹಾಕಿಕೊಂಡು ಬಂದಿದ್ದೆ. ವಾರ್ಷಿಕೋತ್ಸವದಲ್ಲಿ ಭಾಷಣ ಕಾರ್ಯಕ್ರಮ ಮಧ್ಯಾಹ್ನದವರೆಗೆ ಇತ್ತು . ಮಧ್ಯಾಹ್ನದ ನಂತರ ಬೇರೆ ಕಾರ್ಯಕ್ರಮಗಳನ್ನು ಮುಂದುವರೆಸಿದ್ರು. ನೃತ್ಯ ಕಾರ್ಯಕ್ರಮ ಇತ್ತು, ನಾಟಕ ಮತ್ತು ಯಕ್ಷಗಾನ ಕೂಡಾ ಇತ್ತು. ಕಾರ್ಯಕ್ರಮಗಳೆಲ್ಲ ಒಳ್ಳೇದಿತ್ತು. ಆಹ್ ಕಾರ್ಯಕ್ರಮಗಳೆಲ್ಲಾ ಸಂಜೆ ತನಕ ಇತ್ತು. ನಾನು ಮತ್ತೆ ನನ್ನ ಸ್ನೇಹಿತರು ನಾಟಕ ಮತ್ತು ನೃತ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ವಿ. ನಮ್ಮ ನಾಟಕ ಮತ್ತು ನೃತ್ಯ ಕಾರ್ಯಕ್ರಮ ತುಂಬಾ ಒಳ್ಳೆಯ ದಾಯಿತಂತೆ ಹಾಗಂತ ಎಲ್ಲರು ಹೊಗಳ್ತಾಯಿದ್ರು ನನಗೆ ತುಂಬಾ ಖುಷಿಯಾಯ್ತು ಆಹ್ ಎಲ್ಲರು ಹೋಗಳುವುದು. ನಾವು ಕ್ರೀಡಾ ದಿನದಲ್ಲಿ ಕೂಡಾ ಭಾಗವಹಿಸಿದ್ವಿ. ನಾನು ಮೂರು ಕ್ರೀಡೆಯಲ್ಲಿ ಭಾಗವಹಿಸಿದ್ದೆ. ಆದ್ರೆ ಒಂದು ಕ್ರೀಡೆಯಲ್ಲಿ ಮಾತ್ರ ಬಹುಮಾನ ಸಿಕ್ಕಿತು. ಅದ್ರಲ್ಲಿ ನಂಗೆ ಓಟದ ಓಟದಲ್ಲಿ ಎರಡನೇ ಸ್ಥಾನ ಸಿಕ್ಕಿತು ಕ್ರೀಡಾ ದಿನದ ಮಾರನೇ ದಿನ ಕೈ ಕಾಲುಗಳೆಲ್ಲ ತುಂಬಾ ನೋವ್ ಆಗ್ತಾ ಇತ್ತು. ಎರಡು ಮೂರು ದಿನಾ ಕೈ ಕಾಲು ನೋವು ಹೋಗ್ಲೆ ಇಲ್ಲ. ನಮ್ಸ್ಕಾರ್ರೀ. ನಾನ್ರಿ ನಿಮ್ಮನೆ ಹುಡ್ಗಿ ಮಮ್ತಾ ಮಾತಾಡೋದ್ರಿ. ಭಾಳ್ ದೂರ್ದ್ದಕಿ ಏನಲ್ಲಾರಿ ನಾನು ಇಲ್ಲೆ Hubballi ಯಾಕಿರಿ. so ಇವತ್ತು ನಾನ್ ಮಾತಾಡಕತ್ತಿದ್ ಏನಂತಂದ್ರ. ರಜ ದಿನಗಳಲ್ಲಿ ಏನೇನೆಲ್ಲಾ plan ಮಾಡ್ಬೋದ್ರೀ. ಈಗ ನಾವು ರಜೆ ಕೊಟ್ಟಾಗ ನಮ್ ಮಕ್ಳಿಗೆಲ್ಲಾ ಬ್ಯಾಸರಾಗ್ಬ~ ಆಗ್ಬಾರ್ದಲ್ರಿ. ಅದರ್ ಸಲ್ವಾಗಿ ನಾವ್ ಎಲ್ಲರು tour ಗ್ ಹೋಗ್ಬೇಕ, tour ದೆಲ್ಲಾ ವಿಚಾರ್ ಮಾಡ್ಕೋಬೇಕಲ್ಲಾ ಪಾಪ ಆ ಮಕ್ಳು ವರ್ಷವಿಡೀ ಬರೀ ಸಾಲಿ ಮನಿ ಸಾಲಿ ಮನಿ ಹೋಗಿ ಹೋಗಿ ಬ್ಯಾಸ್ರಾಗ್ಬಿಟ್ಟಿರ್ತಾರ. ಅದರ್ ಸಲ್ವಾಗಿ ನಾನಿವತ್ತ ಮಾತಾಡಕ್ ಬಂದಿದ್ದ ರಜೇ ದಿನಗಳಲ್ಲಿ ಏನೇನೆಲ್ಲಾ ಮಾಡ್ಬೌದೂ ಅಂತ. ಒಂದು ನಾವೇನ್ ಮಾಡ್ಬೌದೂ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಮನೇಲ್ ಹಿರ್~ ಯಾರ್ಯಾರ್ ಇರ್ತೀವಿ ಎಲ್ರೂ ಕೂಡ್ಸಿ tour ಗ್ ಹೋಗ್ಬೌದ. ಎಲ್ಲೆಲ್ ಹೋಗ್ಬೌದು tour ಗ ನಮ್ ಮಕ್ಳಿಗ್ ಇಷ್ಟ ಆಗೂವಂಗ ಆ ಎಲ್ಲಾದ್ರೂ ದೂರ. ಚನ್ನಾಗಿರೋ ಜಾಗ್ದಲ್ಲೇ ಕರ್ಕೊಂಡ್ ಹೋಗ್ಬೌದ. ಈ ಸರಿ ನಾವ್ ಅಂದ್ಕೊಂಡಿದ್ ಏನಂತಂದ್ರೆ ಆ ಏನು ಆ Agra ಕೆ ಆಮೇಲೆ ಅಲ್ಲಿ ಬರೂವಂತ Wagah border, Delhi ಈಕಡೆಯೆಲ್ಲಾ ನಾವು ಕರ್ಕೊಂಡ್ ಹೋಗ್ಬೇ ನಮ್ ಮಕ್ಳನಂಥಾ ಅಂದ್ಕೊಂಡಿದ್ವಿ. ಯಾಕಂತನ್ನೋದೂ ಹೇಳ್ಳೇರಿ ನಾ ನಿಮ್ಗಾ? okay ಇದ್ರಲ್ಲಿ ನಾವ್ ನೋಡ್ತಾ ಇರೋದು ಒಂದು Taj Mahal ಅಲ್ಲಿ ನಾವ್ ತೋರ್ಸೋದೇನಂತಂದ್ರೆ ಪ್ರೀತಿ. ಪ್ರೀತಿ ಎಷ್ಟ್ ಅಮರಾ ಅನ್ನೋದನ್ ನಾನ್ ತೋರ್ಸಕ್ ಕರ್ಕೊಂಡ ಹೊಂಟಿದ್ದೇ ನನ್ ಮಕ್ಳನ್ನ ಅದು ಬರೀ lovers ಗಳ್ದಂತ ಏನ್ ಇರಂಗಿಲ್ರೀ ತಾಯಿ ಪ್ರೀತೀನು ಆಗೀರ್ಬುದು ತಂದೆ ಪ್ರೀತೀನು ಆಗೀರ್ಬುದು ಆ ತರಾ ಪ್ರೀತಿಗ್ ಎಷ್ಟ್ ಮಹತ್ವ ಅದ ಅನ್ನೋದು. ಅದರ್ದ್ ಎನ್ ಐತಿ ಅಂತ ನಾನ್ ತೋರ್ಸಾಕ್ ಕರ್ಕೊಂಡ್ ಹೊಂಟಿದ್ದೆ. ಅದಾದ್ ಮೇಲೆ ನಾನು Wagah border ಗ ಕರ್ಕೊಂಡ್ ಹೋಗ್ಬೇಕ್ ಅಂದ್ಕೊಂಡಿದ್ದೆ ರ್ರಿ ಅಲ್ಲಿ ಯಾಕ್ ಕರ್ಕೊಂಡ್ ಹೊಂಟಿದ್ದೇ. ಅದರ್ ಮಹತ್ವ ಏನ. ನಮ್ ಮಕ್ಳನೂ ಆತರ ಸೈನಿಕ್ರಾಗ್ಬೇಕ. ಅವ್ರೂ ದೇಶ ಕಾಯ್ಬೇಕ ಆ ದೇಶ ಕಾಯೋ ಯೋ~ ಯೋಧ್ರು ಯಾವ್ ತರಾ ಅಲ್ಲಿ ಇರ್ತಾರ ಅವ್ರ ಸ್ತ್~ ಸಿಸ್ತೇನೂ ಅವ್ರ ಗಡಸೂ ಅವ್ರ ಹೆಂಗಿರ್ತಾರೇ ಅವ್ರ ಪ್ರಾಮಾಣಿಕತೆ ಏನು ಅವ್ರ ಎಷ್ಟ್ ತ್ಯಾಗ ಮಾಡ್ತಿದಾರ್ ನಮ್ ಸಲ್ವಾಗೀ. So ಅದೆಲ್ಲಾ ನೋಡಕಂತ ನಾನ್ ಕರ್ಕೊಂಡ್ ಹೊಂಟಿದ್ದೇರಿ Wagah border ಗ so ಇದೆಲ್ಲಾನು ನಾನು ನನ್ ಮಕ್ಳಿಗ್ ತೋರ್ಸಿ ಅದ್ರ್ ಬಗ್ಗೆ ತಿಳಿಸಿ ಅದನ್ನೆಲ್ಲಾ ಹೇಳಿ ಕರ್ಕೊಂಡ್ ಬರ್ಬೇಕು ಅಂತ ಹೊಂಟಿದ್ದರಿ. ಅದಾದ್ಮೇಲೆ ನನಗೆ ಅ ನೆನಪಾಗಿರೋದು ಈ ಅ ಏನಿದೂ ರಜೆ ದಿನಗಳಲ್ಲಿ ಅ ಏನು ಬೇಸಿಗೆ ಶಿಬಿರ ಅಂತೆಲ್ಲಾ ಮಾಡ್ತಾರ ನೋಡ್ರಿ so ಅದನ್ನೆಲ್ಲಾನುನೂ ನಮ್ ಮಕ್ಳಿಗ್ ನಾವು ಆ ಅಳವಡ್ಸ್ಕೋಬೇಕ್ರಿ ಹೆಂಗಾ? ಅದ್ರಲ್ ಎಲ್ಲಾ ಹೆಂಗ್ ಇರ್ತದ ಬೇಸ್ಗೆ ಶಿಬಿರದಲ್ಲಿ ಒಂದೊಂದ್ ತಿಂಗ್ಳ ಹಾಕಿರ್ತಾರ್ ಅವ್ರು. ಅವಾಗೇನ್ ಮಾಡ್ಬೇಕ? ಅಲ್ಲಿಗ್ ಹೋಗಿ ನಾವು ಸೇರ್ಸಿದ್ರ ಅವ್ರು ನಮ್ಗ ಕರಾಟೆ ಕಲ್ಸಕೊಡ್ತಾರ, ನೃತ್ಯ ಹೇಳ್ಕೊಡ್ತಾರ, ಸಂಗೀತ ಹೇಳ್ಕೊಡ್ತಾರ. ಅಮೇಲೆ ಅದ್ರ್ ಜೊತೆಗೆನ grammar classes ಅಂತ ಇರ್ತಾವ, ಗಣೀತ class ಇರ್ತದ ವ್ಯಾಕರಣ ಇರ್ತದ ಎಲ್ಲಾನೂನು ನಾವ ಮಕ್ಳೀಗ ಸೂಟೀ ಒಳಗೂನು ಕಲ್ಸ್ಬೌದ್ರಿ ಹೌದಲ್ರಿ? so ನಮ್ ಮಕ್ಳ್ ಏನ್ ಆಗ್ತಾರ. ರಜೇ ಒಳಗುನೂ ಒಂತರಾ ಆಡ್ಕೊದ್~ ಆಟಾಡ್ಕೊಂದು ನಲ್ಕೋಂತ ಏನೋ ಕಲೀಬೌದು ಹೊಸ ಹೊಸದುನೂ. ಇದು ನನ್ ಅಬಿಪ್ರಾಯ ಐತ್ರಿ. ಒಂದು ನಾವ್ ಅವ್ರಿಗ್ ಮಾಡ್ಸಿದ್ವಿ. tour ಗೆಲ್ಲಾ ಕರ್ಕೊಂಡ್ ಹೋಗ್ಬಂದು. ಆಮೇಲೆ ಅವ್ರಿಗೆ ಅದ್ರ್ ಜೊತೆಗೆ ಅಬ್ಯಾಸ, ಕರಾಟೆ ಡಾ~ ಏನು ನೃತ್ಯ, ಸಂಗೀತ ಇದುನ್ನೂ ಕೊಡಾಕತ್ತೀವಿ ಯಾಕಂತಂದ್ರ school ನಾಗ್ program ಇದ್ರ ಬೇಕಲ್ರೀ ಅವ್ರ್ ಮಾಡೂದೂ. ಅವ್ರೂ ಎಲ್ಲದ್ರಾಲ್ಲೂ ಭಾಗ್ ವೈಸ್ಬೇಕಲ್ಲಾ. ಈಗ ಸಾಲಿ ಚಾಲೂ ಆಯ್ತಂದರ ನಮ್ಗ್ ಎಲ್ಲಾ ಕಡೆ ಕಳ್ಸಾಕ್ ಆಗಂಗಿಲ್ರೀ ನಮ್ದೂ ಮನೀ ಕೆಲ್ಸ‌ ಇರ್ತದಲಾ.‌ ಅದಕಂತ್ಹೇಳೆ ನಾವ ಸೂಟಿ ಒಳಗ ನಮ್ಗೆಷ್ಟ ರಜಾದಿನ ಸಿಗ್ತದ ಅಷ್ಟ್ ನಾವದನ್ನ ಉಪಯೋಗ್ ಮಾಡ್ಕೋಬೇಕ್ರಿ. ನಮ್ ಮಕ್ಲಿಗೂನು ಬ್ಯಾಸ್ರಾಗ್ಬಾರ್ದು. ನಮಗೂ ಬ್ಯಾಸ್ರಾಗಿರ್ಬಾರ್ದು. ಆಥರಾ ನಾವೆಲ್ಲಾನುನು ಅಳ್ವಡ್ಸ್ಕೋಬೇಕ್ರಿ. ನೀವೂ ಹಂಗ ಮಾಡ್ರಿ ಎಲ್ಲಾರೂನು. ಏನ್ಮಾಡ್ರೀ ಎರಡ್ ತಿಂಗ್ಳ್ ರಜಾ ಇರ್ತದಲ್ಲಾ ಬ್ಯಾಸ್ಗಿ ಶಿಬಿರ so ಯಾಳ್ಡ್ ತಿಂಗ್ಳೊಳಗ. ಒಂದ್ ತಿಂಗ್ಳೇನ್ ಮಾಡ್ರಿ ಅರಾಮ್ ಸೆ ಎಲ್ಲಾ ಕಡೆ ಅಡ್ಡಾಡ್ಬರ್ರಿ. ನಿಮ್ ಅಜ್ಜ ಅಜ್ಜಿ ಮನಿ ನಿಮ್ ನೆಂಟ್ರ ಮನಿ ನಿಮ್ ಮನೆ ದೇವ್ರು ಅಮೆಲ್ ನಿಮ್ ಮನಸ್ ಇಚ್ಚೆ ಜಾಗ ಎಲ್ಲಿರ್ತದ. so ನೀವೆಲ್ಲಾ ಕಡೇನೂ ಒಂದ್ ತಿಂಗ್ಳು ಅಡ್ಡಾಡ್ ಬರ್ರಿ.ಇನ್ನೊಂದ್ ತಿಂಗ್ಳು ಏನಿರ್ತದಲ್ರಿ. ಆವಾಗೆ ನೀವೂ ಈ ಬೇಸಿಗೆ ಶಿಬಿರ ಅಂತೇಳ್ ಎಲ್ಲೆಲ್ ಹಾಕಿರ್ತಾರಲ್ಲಾ ಅಲ್ಲೆಲ್ಲಾ ಕಡೆ ನಿಮ್ ಮಕ್ಳನ್ ಕಳ್ಸಿ ಅದ್ರಲ್ಲಿರೋ ಏನೇನ್ ಭಾಗಗಳಿರ್ತಾವ್ ಕಲ್ಯೂದ ಅದನ್ನೆಲ್ಲಾನುನೂ ಅಳ್ವಡ್ಸ್ಕೋರಿ ನಿಮ್ ಮಕ್ಳಿಗ. ಅಂದ್ರ ನಿಮ್ ಮಕ್ಳುನೂ ಎಲ್ಲಾರ್ಕಿಂತ್ರ. ಮುಂದ್ ಬರ್ತಾರಲಾ ನಿಮ್ಗೂ ಇಷ್ಟ ಅಲಾ ನಿಮ್ ಮಕ್ಳು ಎಲ್ಲದ್ರಲ್ ಮುಂದಿರೋದು ಅದಕ್ಕೋಸ್ಕರ ನಾನ್ ಹೇಳಾಕತ್ತಿದ್ದ ಇದು ನಾನ್ ನಿಮ್ ತಂಗಿ ಅಂತ ತಿಳ್ಕೊಂಡು ಅಭಿಪ್ರಾಯನ ಹೇಳ್ಕೋಟ್ಟಿನಿ. ಇದು ನಾನ್ ಮಾತಾಡ್ತಿರೋ ಮಾತಲ್ಲಾ ನಮ್ ಗಂಡು ಮೆಟ್ಟಿದ ನಾಡು Hubballi ಜನಕ್ಕೋಸ್ಕರ ಮುಖ್ಯವಾಗಿ ಯಾಕಂತಂದ್ರೆ ನಮ್ Hubballi ಜನ ಎದ್ರಲ್ಲೂ ಕಮ್ಮಿ ಇರಂಗಿಲ್ಲಾ ಅದನ್ನ ನಾನು ತಿಳಿಸ್ಕೊಡಾಕತ್ತೀನ್ರಿ. ಅದಕ್ಕೆ ಎಲ್ಲಾರೂ ಈ, ಈ ಬೇಸಿಗೆ ಶಿಬಿರ ಈಗೇನ್ ಬರಾಕತ್ತೀತಲ್ರೀ April, May ಅದನ್ ಯಾರೂ ಅ ಏನು ವ್ಯರ್ಥ ಮಾಡ್ಕೊಳೋಕ್ ಹೋಗ್ಬ್ಯಾಡ್ರಿ ಚನಾಗ್ ಉಪಯೋಗ್ ಮಾಡ್ಕೊಳ್ರಿ ಇಷ್ಟ್ ಹೇಳಿ ನಂದ್ ಎರಡ್ ಮಾತ್ ಮುಗುಸ್ತೀನ್ರೀ. ಇದ್ರಲ್ ಏನರ ತಪ್ಪಿದ್ರ ಕ್ಷಮಸ್ರೀ.

Speaker 1

ಆ ಏನ್ ಮಾಡ್ತಿದೀಯ?

ಊಟ ಮಾಡ್ತಿದ್ಯಾ ಎಂತ ಗಮ್ಮತ್ ಇತ್ತಾ ಊಟಕ್ಕೆ? ಮತ್ತ್ ಮೀನ್ ಉಂಟು ಮಾರ್ರೆ. ಮೀನ್ ಉಂಟಾ ನಾನ್ ಬರುದಾ? ಬಾ ಬಾ ಒಟ್ಟಿಗ್ ಊಟ ಮಾಡುವಾ.

ಸಿಗದೇ ಹೌದು ಒಟ್ಟಿಗೆ ಊಟ .

ನಿಂದ್ ಊಟ ಆಯ್ತಾ? ಹಾ ನಂದ್ ಊಟ ಆಯ್ತು ಆವಾಗ್ಲೇ ಆಯ್ತು.

ಊಟಕ್ಕೇನಿಲ್ಲ ತರ್ಕಾರಿ ಇವತ್ತು.

ಇವತ್ತು ವಾರದಲ್ಲಿ ಒಂದು ಹಾಗೆ ಉಂಟಾ? ವಾರದಲ್ಲಿ ಅಂದ್ರೆ ಇವತ್ತು ನಮ್ಮೂರ್ ಜಾತ್ರೆ ಅಲ್ಲ ನಾಳೆ ಇವತ್ತು ನಾಳೆ.

ಮತ್ತೆ ವಿಶೇಷ? ವಿಶೇಷ ಹೇಳ್ಬೇಕು college ಆಚೆ ಹೋಗಿದ್ಯಾ? College ಆಚೆ ಹೋಗ್ಲಿಕ್ಕೆ ನ್ಮೂ~ ಪುರ್ಸೊತ್ತು ಇಲ್ಲ.

ನಾನು ಮೊನ್ನೆ ಒಂದ್ಸಲ ಹೋಗಿ ಬಂದೆ.

ನಾವು ಹೋಗುವುದು ಅಪ್ರೂಪವಾಗಿದೆ .

ಹೌದು college ಗಮ್ಮತ್ ಅಲ್ಲ ನಮ್ಗೆ. ಹಾ ಇನ್ನು ನಾವು ಹಳೆ ವಿದ್ಯಾರ್ಥಿಯಲ್ಲಾ. ನಾವೆಲ್ಲಾ ಹಳೆ ವಿದ್ಯಾರ್ಥಿಗಳು. College ಅಲ್ಲಿ ಗಮ್ಮತ್ ಆಗ್ತಿತ್ತು.

ಎಂತ ವಿಷಯ? College ಅಲ್ಲಿ race ಎಲ್ಲ ಓಡ್ತಿದ್ಯಲ್ಲ ಭಯಂಕರ.

ಮತ್ತೆ ಗುಂಡೆಸತ. ಹೌದೌದು ಗುಂಡೆಸತ ಚಕ್ರೆಸೆತ.